ಕೃತಕವಾಗಿ ಎನ್ವಿರಾನ್ಮೆಂಟ್ ಅದ ಮತ್ತ್ ಕೋಳಿ ಫಾರ್ಮ್ ಚಲೋ ಮಾಡ್ಯಾರ ಯಾವುದೇ ರೀತಿ ಅಡಚಣೆಗಳಿಲ್ಲ.

ಇದೊಂದು ಇಸ್ಲಾಮಿಕ್ ಧರ್ಮದ ಕಟ್ಟಡ ಅದ ಇಲ್ಲಿ ನಮಾಜ್ ಗೆ ಬಿಲ್ಬಹುದು ಮತ್ತೆ ಅವ್ರದ್ದೇ ಅದ ಧಾರ್ಮಿಕವಾದ ಏನಾದ್ರು ಮಾಡ್ತಾರೆ.

ಇದೊಂದು ಪುಸ್ತಕಗಳ ಮಳಿಗೆ ತರ ಇದೆ ಎಲ್ಲ ತರಹದ ಪುಸ್ತಕಗಳು ಸಿಗುತ್ತವೆ ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಮಾಡಿದ್ದರೂ ಇಲ್ಲಿ ಪುಸ್ತಕಗಳು ಸಿಗುತ್ತದೆ.

ಇದೊಂದು ನೀರಿನ ಕೊಳವೆ ತರ ಕಾಣ್ತಾ ಇದ್ದು ಸುತ್ತಲೂ ಚೆನ್ನಾಗಿರುವ ಕಟ್ಟಡಗಳು ನೀರ್ ಇರೋದ್ರಿಂದ ಸುತ್ತಲೂ ಹಸಿರು ಗಿಡಗಳಿಗೆ ನೀರು ಅಥವಾ--

ಮಧ್ಯದಲ್ಲಿ ಹ್ಯಾಪಿ ಬರ್ತ್ಡೇ ಸ್ಟಿಕರ್ ಅನ್ನು ಹಾಕಿದ್ದಾರೆ. ಇಲ್ಲಿ ಹುಡುಗ್ಯಾರು ಕೂತಿದ್ದಾರೆ.

ಮಧ್ಯದಲ್ಲಿ ಹ್ಯಾಪಿ ಬರ್ತ್ಡೇ ಸ್ಟಿಕರ್ ಅನ್ನು ಹಾಕಿದ್ದಾರೆ. ಇಲ್ಲಿ ಹುಡುಗ್ಯಾರು ಕೂತಿದ್ದಾರೆ.

ಇದು ಶಾಪ್ ಅಂಡರ್ ಗ್ರೌಂಡ್ ಅಲ್ಲಿ ಇದ್ದು ಚೆನ್ನಾಗಿ ಕಟಿಂಗ್ ಮಾಡುತ್ತಾರೆ.

ನೋ ಎಕ್ಷಸೈಜ್ ಮಾಡುತ್ತಾರೆ ಐದ್ ನಿಮಿಷ ಅಂತ್ರ ಭಾರಿ ಫಿಟ್ ಅದ ಮನುಷ್ಯ.

ಒಂದ್ ಕುರ್ಚಿಗಳ್ ಹಾಕ್ಯಾರ ವಿಶ್ರಾಂತಿ ತಗೊಳ್ಳಕ ಅದ್ರ ಮುಂದೆ ಕುಂದ್ರಕ.

ಹಳೇ ಖಿದಿಕ್ಕಿಗಳ್ ಇದಾವ ಬ್ರೌನ್ ಕಲರ್ ಆಗ.

ಇದು ರೈಟ್ ಸೈಡ್ ದು ರೋಡ್ ಸೈಡ್ ಇರೋದ್ರಿಂದ ಯಾವುದೇ ಗಿರಾಕಿಗಳು ಕಸ್ಟಾಮ್ರ್ಸ್ಗಳು ಹಾಲಿನ ಪ್ರಾಡಕ್ಟ್ ತಗೋತಾರೆ ಹಾಲಿನ ಪ್ರಾಡಕ್ಟ್ ಬಾರಿ ಚೆನ್ನಾಗಿರುತ್ತೆ.

ಇದೊಂದು ನವ ಸಲೂನ್ ಹೈರ್ಸ್ಟೈಲಿಂಗ್ ಮೆನ್ಸ್ ಬ್ಯೂಟಿ ಸಲೂನ್ ಅದ ಇಲ್ಲಿ ಎಲ್ಲ ಹುಡುಗುರುದು ಕಟಿಂಗ್ ಮಾಡ್ತಾರಾ.

ಮತ್ತಿಲ್ಲಿ ಲೈಟಿಂಗ್ಸ್ ಎಲ್ಲ ಇದು ಬ್ಯಾನೆರ್ ಭಾರಿ ಮಾಡ್ಯಾರ ಫ್ರೀ ಹೆಲ್ತ್ ಚೆಕ್ ಅಪ್ ಮಾಡ್ರ--